ಆದರೂ ಸಹ ಇದು ಪಾಳು ಬಿದ್ದಿರುವಂತಹ ಒಂದು ಬಂಗಲೆ ಅಂತೆ ಕಾಣುತ್ತಿದೆ ನೋಡಲು ಇಲ್ಲಿ ಯಾವುದೇ ರೀತಿಯ ಮನುಷ್ಯನು ಕಾಣಿಸುತ್ತಿಲ್ಲ ತುಂಬಾ ವಿಶಾಲವಾಗಿದೆ.

ಇಲ್ಲಿ ಫೋರ್ ಎಂಬುವ ಒಂದು ಚಿತ್ರ ಮತ್ತು ಪಿ.ವಿ.ಆರ್ ಎನ್ನುವ ಒಂದು ಚಿತ್ರ ಮಾಡಲು ತುಂಬಾ ಸುಂದರವಾಗಿದೆ ಹಾಗೂ ವಿಶಾಲವಾಗಿ ಕಾಣಿಸುತ್ತಾ ಇದೆ ತುಂಬಾ ಚೆನ್ನಾಗಿದೆ.

ಆದರೆ ಎದುರು ಹಲವಾರು ಬೈಕು ಗಳು ನಿಂತುಕೊಂಡಿದ್ದಾವೆ ಒಂದು ಕಾರು ಕೂಡ ನಿಂತಿದೆ ನೋಡಲುಇದು ಒಂದು ಕಾರ್ ಶೋರೂಮ್ ಇರಬಹುದು ತುಂಬಾ ಚೆನ್ನಾಗಿದೆ.

ಇಲ್ಲಿ ಕಟಿಂಗ್ಸ್ ಗಳನ್ನು ಕೂಡ ತುಂಬಾ ಸುಂದರವಾಗಿ ಬೆಳೆಸಿದ್ದು ಈ ಕಟ್ಟಡದ ಮುಂಬಾಗದಲ್ಲಿ ಒಬ್ಬ ಮಹಿಳೆ ಇದ್ದಾಳೆ.

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಒಂದು ಡ್ರಿಮ್ಲ್ಯಾಂಡ್ ಅಕೌಂಟ್ ಡಾಲ್ಬಿ ಥಿಯೇಟರ್

ನಮಗಿಲ್ಲಿ ಕಾಣಿಸ್ತಾ ಇರೋದು ಒಂದು ಚಿತ್ರಮಂದಿರ. ನೋಡಲು ಹಲವಾರು ಜನರಗಳು ಟಿಕೆಟ್ ಗಾಗಿ ಕ್ಯೂ ನಿಂತಿದ್ದಾರೆ.

ಇದರ ಎದರಗಡೆ ಪಾರ್ಕಿಂಗ್ ಅಲ್ಲಿ ಹಲವಾರು ಬೈಕ್ ಗಳನ್ನು ನಿಲ್ಲಿಸಿದ್ದಾರೆ. ಇದು ಒಂದು ಸಂಜೆಯ ಮೇಲೆ ತೆಗೆದಿರುವಂತಹ ಹೋಟೆಲ್ ಚಿತ್ರವಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಬೇಕರಿ ಇದು ಒಂದು ಕೇಕ್ ಅಂಗಡಿಯಾಗಿದೆ .